ನೀರಿನ ಕಾರಂಜಿಯನ್ನು ನೋಡೋಕೆ ಕಾಣಕತೈತಿ ಈ ನೀರಿನ ಕಾರಂಜಿಗೆ ಒಳ್ಳೆಯ ರೀತಿಯ ಆ ಬೆಳಕಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ

ಒಂದು ದೊಡ್ಡದಾದ ಮೈದಾನದಲ್ಲಿ ತೆಗೆದಿರುವ ಚಿತ್ರ ಕಂಡಂಗೆ ಕಾಣಸ್ತೈತಿ ಇಲ್ಲಿ ಎಲ್ಲಾ ಆಟಗಾರರು ಆಟ ಕೂಡ ಆಡ್ತಿದ್ದಾರೆ ಕ್ರಿಕೆಟ್ ಅದೇ ರೀತಿ --

ಊರಲ್ಲಿ ದೊಡ್ಡದಾದ ಮನೆಗಳು ಅದೇ ರೀತಿ ಒಂದು ದೊಡ್ಡದಾದ ಗಿಡಗಳು ಕೂಡ ಕಾಣಿಸ್ತಾ ಇದಾವೆ ಇದು ನೋಡುದ್ರೆ ನೋಡು ಊರಲ್ಲಿ ತೆಗೆದಿರುವ ಫೋಟೋ ಕಂಡಂಗೆ ಕಾಣಿಸ್ತಾ ಇದೆ.

ಒಂದು ಆಸ್ಪತ್ರೆಯಲ್ಲಿ ಅಂದ್ರೆ ದವಾಖಾನೆಯಲ್ಲಿ ತೆಗೆದಿರುವ ಚಿತ್ರ ಕಂಡಂಗೆ ಕಾಣಿಸ್ತಾ ಐತೆ ಇಲ್ಲಿ ಒಂದು --

ಒಂದು ಊರಿನ ಫೋಟೋ ರೀತಿ ಕಾಣಿಸ್ತಾ ಇದೆ ಈ ಫೋಟೋ ದಲ್ಲಿ ಎಲ್ಲಾ ರೀತಿ ಸಣ್ಣ ಸಣ್ಣ ಮನೆ ಇದೆ ಅದೇ ರೀತಿ ದೊಡ್ಡದಾದ ಮನೆಗಳು ಕೂಡ ಕಾಣಿಸ್ತಾ ಇದಾವೆ.

ದೊಡ್ಡದು ಕಟ್ಟಡ ಕಾಣಿಸ್ತಾ ಇದೆ . ಈ ಕಟ್ಟಡ ನೋಡಿದರೆ ಶಾಲೆ ಅಥವಾ ಕಾಲೇಜು ಆಗಿರಬಹುದು ಯಾಕೆಂದರೆ ಇಲ್ಲಿ ಮುಂದೆ ಒಂದು ಫ್ಲಾಗ್‌ ಹಾಸ್ಟಿಂಗ್‌ ಅಂದರೆ ಜನ ಕೂಡ ಕಾಣಿಸ್ತಾ ಇದೆ . ಅದೇ ರೀತಿ ಕಾಲೇಜಿನ ಮುಂದೆ ಒಂದು ದೊಡ್ಡದಾದ ಗಿಡ ಕೂಡ ಕಾಣಿಸ್ತಾ ಇದೆ.

ಒಂದು ಸಣ್ಣ ರೀತಿಯ ಉದ್ಯಾನವನ ರೀತಿ ಕಾಣಿಸುವುದು ಮತ್ತೆ ಇಲ್ಲಿ ಒಂದು ಸುತ್ತ ಸಣ್ಣದಾದ ರಸ್ತೆ ಕೂಡ ಕಾಣಿಸ್ತಾ ಇದೆ ಇಲ್ಲಿ ರಸ್ತೆಯ ಎಡಪಕ್ಕ ಮತ್ತು ಬಲ ಪಕ್ಕದಲ್ಲಿ ಗಿಡಗಳನ್ನು ಕೂಡ ನಡೆಸಿದ್ದಾರೆ.

ಒಂದು ದೊಡ್ಡದಾದ ದರ್ಗಾ ಅಥವಾ ಮಸೀದಿ ಕೂಡ ಆಗಿರಬಹುದು. ಯಾಕೆಂದರೆ ಮೇಲೆ ಗುಮ್ಮಟ ಇದೆ ಅದೇ ರೀತಿ ಕಾಮಾನುಗಳು ಕೂಡ ಕಾಣಿಸ್ತಾ ಇದ್ದಾವೆ.

ಅಲ್ಲಿ ಒಂದು ಟೇಬಲ್‌ ಮೇಲೆ ಗಣಕಯಂತ್ರವನ್ನು ಇರಿಸಲಾಗಿದೆ ಈ ಗಣಕಯಂತ್ರದಲ್ಲಿ ಇಬ್ಬರು ಏನೋ ನೋಡುತ್ತಿರುವ ಅದೇ ರೀತಿ ಏನೋ ವ್ಯವಹಾರ ಮಾಡುತ್ತಿರುವ ರೀತಿ ಕಾಣಿಸ್ತಾ ಇದೆ.

ಅದೇ ರೀತಿ ಈ ಶಾಲೆ ಎಲ್ಲಾ ಶಾಲೆಯ ಎಲ್ಲಾ ಬಾಗಿಲುಗಳು ಕೂಡ ಮುಚ್ಚಿದವೆ. ಇದು ಬೆಳಿಗ್ಗೆ ಸಮಯದಲ್ಲಿ ತೆಗೆದಿರುವಂತ ಚಿತ್ರ ಆಗಿರ್ ಬೋದು.

ಏಕೆಂದರೆ ಇದು ನೋಡಲು ಸರಿಯಾಗಿ ಅಷ್ಟೊಂದು ಸರಿಯಾಗಿ ಕೂಡ ಕಾಣಿಸ್ತಿಲ್ಲ ಅದೇ ರೀತಿ ದೊಡ್ಡದಾದ ಕಲ್ಲಿನ ಕೋಟೆಯ ಸುತ್ತಮುತ್ತ ಗಿಡಗಳು ಕೂಡ ಕಾಣಿಸ್ತಾ ಇದಾವೆ ಮತ್ತು ನೋಡಲು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ.